ಕಟ್ಟಿಗೆಗಳಿಂದ ಇನ್ನು ಅದನ್ನು ನಿರ್ಮಾಣ ಮಾಡುತ್ತಿದ್ದಾರೆ ಗ್ಲಾಸ್ಸಿನ ಮೂಲಕ ಆ ಗಾಜಿನ ಮೂಲಕ ತಯಾರಿಸುತ್ತಿದ್ದಾರೆ ಹೊರಗೆ ಒಂದು ಮೋಟರ್ ಸೈಕಲ್ ಇಟ್ಟಂಗಿಗಳನ್ನು ಹೊಂದಿದೆ.

ಬಿಳಿ ಬಣ್ಣವನ್ನು ಹೊಂದಿರುವ ವಾಹನ ಒಂದು ಕಡೆ ನಿಲ್ಲಿಸಿದ್ದಾರೆ ಮರದ ಕೆಳಗೆ ನಿಲ್ಲಿಸಿದ್ದಾರೆ.

ಗಲೀಜಾಗಿರುವಂತಹ ಸ್ಥಳವಾಗಿದೆ. ಎ.ಟಿ.ಎಂ ಅಲ್ಲಿ ಬಳಸಿರುವಂತಹ ಹಾಳೆಗಳನ್ನು ಎಲ್ಲೆಂದರಲ್ಲಿ ಹರಡಿದ್ದಾರೆ.

ಮತ್ತು ರೆಫ್ರಿಜರೇಟರ್ ಫ್ರಿಡ್ಜ್ ಅನ್ನು ಇಟ್ಟಿದ್ದಾರೆ ಅಲ್ಲಿ ತಂಪು ಪಾನೀಯಗಳನ್ನು ಸೋಪ್ ಗಳನ್ನೂ ಚಾಕ್ಲೆಟ್ ಗಳನ್ನೂ ಬಿಸ್ಕೆಟ್ ಗಳನ್ನು .

ಅ ಜಿಂಕೆ ನಿಂತಿದೆ ತನ್ನ ಜೊತೆ ಯಾರು ಇಲ್ಲವೆಂದು ವಿಚಾರ ಮಾಡುತ್ತಿದೆ ಕಲ್ಲುಗಳನ್ನು ಕೂಡ ಹೊಂದಿದೆ ತಿನ್ನಲು ವಸ್ತು ಸಿಗುತ್ತವೆ ಎಂದು ನೋಡುತ್ತಿದೆ.

ಬಳಸುತ್ತಾರೆ. ಜಾತ್ರೆಯಲ್ಲಿ ಸೇರುವ ಎಲ್ಲ ಜನರಿಗೂ ಮಾಹಿತಿಯನ್ನು ನೀಡಲು ಸೌಂಡ್ ಬಾಕ್ಸ್ ಗಳನ್ನೂ ಬಳಸುತ್ತಾರೆ.

ಫೆವಿಕಾಲ್ ಎಲ್ಲ ತರಹದ ವಸ್ತುಗಳನ್ನ ಇಟ್ಟಿದ್ದಾರೆ ಪೆನ್ನು ಗಳಿವೆ ಬರವಣಿಗೆಯನ್ನು ಮಾಡಲು ಹಲವಾರು ತರದ ವಿಧವಾದ ವಸ್ತುಗಳನ್ನ ಜೋಡಿಸಿದ್ದಾರೆ.

ಹಿಂದ ಗುಡ್ಡಬೆಟ್ಟಗಳು ಕಾಣುತ್ತಿವೆ ಹಲವಾರು ಮರಗಳಿವೆ ಅಹ್ ರಸ್ತೆಯಲ್ಲಿ ಎಲ್ಲಂದರಲ್ಲಿ ಕಸ ಹರಡಿದೆ.

ಅ ಗಿಡ ಗಂಟಿಗಳು ಜಾಸ್ತಿ ಬೆಳೆದಿವೆ ಮನೆಗೆ ಕಟ್ಟಡ ಕೂಡ ಅರ್ಧಮರ್ಧ ಅರ್ಧಕ್ಕೆ ನಿಂತುಕೊಂಡಿವೆ.

ಆಕಳು ಒಂದು ಮೇವನ್ನು ತಿನ್ನುತ್ತಿದೆ ಆಕಳು ಕಪ್ಪ್ ನೀಲಿ ಮತ್ತು ಕಪ್ಪು ಕಲರ್ ಬಣ್ಣವನ್ನು ಹೊಂದಿದೆ.

ಕೊಟ್ಟಿಗೆಯಲ್ಲಿ ಹಸಿರು ಹಸಿರಿನ ಮೇವನ್ನು ಹಾಕಿದ್ದಾರೆ ಎರಡು ಆಕಳು ಇವೆ.

ಹಳದಿ ಮತ್ತು ಹಸಿರು ಬಣ್ಣವನ್ನು ಹೊಂದಿವೆ ಬಂಗಾರದ ಬಣ್ಣವನ್ನು ಕೂಡ ಹೊಂದಿದೆ ಎಂದು ಕಟ್ಟಿದ್ದಾರೆ ಒಂದು ಬುಟ್ಟಿಯಲ್ಲಿ ಇಟ್ಟಿದ್ದಾರೆ.

ಮತ್ತು ಕೆಂಪು ಚೀಲವನ್ನು ಇಟ್ಟುಕೊಂಡಿದ್ದಾರೆ ಬಿಳಿ ಚೀಲವು ಇದೆ.

ಸ್ಪ್ರೇ ಸ್ಪ್ರೈಟ್ ತೂಕ ಮಾಡುವ ಯಂತ್ರ ಟೇಬಲ್ ಕಿರಾಣಿ ಅಂಗಡಿಯಲ್ಲಿ ಬಳಸುವಂತಹ ವಸ್ತುಗಳು ವಿಸ್ಪರ್ ಪೇಸ್ಟ್ --

ಅ ತತ್ತೇ ಇವುಗಳೆಲ್ಲವನ್ನು ಕೂಡ ಕಾಣಬಹುದು ಹಲ್ದಿರಾಮ್ಸ್ ತಿನ್ನುವಂತಹ ವಸ್ತುಗಳು ಬಹಳಷ್ಟು ಇವೆ.

ಸಿಂಪಡಿಸುತ್ತಿದ್ದಾನೆ ಅವನು ನೀಲಿ ಮತ್ತು ಬಿಳಿ ಬಣ್ಣದ ಅಂಗಿಯನ್ನು ಹಾಕಿಕೊಂಡಿದ್ದಾನೆ ಇನ್ನೊಬ್ಬ ವ್ಯಕ್ತಿಯ ಜೊತೆಗೆ ಜೊತೆಗೂಡಿ ಸಿಂಪಡಿಸುತ್ತಿದ್ದಾನೆ.

ಬೋರ್ಡುಗಳು ಕಾಣುತ್ತಿವೆ ಗೋಡೆಗೆ ಟೈಲ್ಸ್ ಅನ್ನು ಹಾಕಿದ್ದಾರೆ ಸ್ವಚಂದವಾದ ಪ್ರದೇಶವಾಗಿದೆ.

ಇದು ಅಹ್ ಕೆಲವಂದು ಕಡೆ ಫ್ರೈ ಮಾಡಿಕೊಂಡು ತಿನ್ನುತ್ತಾರೆ ಹಲವಾರು ಹುಳು ಅನ್ನು ಹೊಂದಿದೆ ಇದನ್ನು ಏಡಿ ಅಥವಾ ಉಮ್ ಚೇಳಿನ ಥರ ಕಾಣುತ್ತಿದೆ.

ಬಳಕೆ ಮಾಡಿದಂತಹ ಹಾಳೆಗಳು ಕಾಣುತ್ತಿವೆ ನದಿ ಹರಿದು ನಿಂತುಕೊಂಡಿದೆ ಹೊತ್ತು ಮುಣಗಿದಂತಹ ಸಮಯ ಸಾಯಂಕಾಲವಾಗಿದೆ ಯಾರು ಜನರು ಕಾಣುತ್ತಿಲ್ಲ.

ಅವು ಸುಂದರವಾಗಿ ಕಾಣುತ್ತಿವೆ ಸುಣ್ಣದಿಂದ ಗೆರೆಯನ್ನು ಬರೆದಿದ್ದಾರೆ

ಕಟ್ಟಿಗೆಯಿಂದ ತಯಾರಿಸಿದ ಮೇಜು ಎರಡು ಕುರ್ಚಿಗಳನ್ನು ಇಟ್ಟಿದ್ದಾರೆ.